ಆ ತೂಕದ ಮಷೀನ್ ಇರುತ್ತದೆ ಕೆಳಗಡೆ ಉಂಡಿ ಹಸಿರು ಅದೇನೋ ಗ ಅ ಬದಾಮಿ --

ಬೈಕು ಗಳನ್ನ ನಿಲುಗಡೆಯಾಗಿದೆ ಒಂದರಲ್ಲಿ ಬೈಕ್ ರಲ್ಲಿ ಮೇಲ್ ನಿಂತ್ಕೊಂಡಿರೋ ಮನುಷ್ಯ ಇರುತ್ತಾನೆ ಇನ್ನೊಬ್ಬನು ನೀಲಿ ಅಂಗಿ ಹಾಕ್ಕೊಂಡಿರುವಂತಹ ವಾಚ್ ಮ್ಯಾನ್ .

ಅದಕ್ಕೆ ಮರಗಳು ಇದಾವ ಒ ತೆಂಗ ಒತ್ತೇಗ ಮರಗಳು ಇದಾವು ಅದೇ ರೀತಿಯಾಗಿ ಹಿಂದ್ಗಡೆ ಒಂದು ಆಲದ ಮರದ ತರ ದೊಡ್ಡ--

ಅಲ್ಲಲ್ಲಿ ಫೋಟೋ ಹಾಕಿರುತ್ತಾರೆ ಆರೆಂಜ್ ಕಲರ್ ಗೋಡೆಗೆ ಲಪ್ಪ ಮಾಡಿರುತ್ತಾರೆ ಅದೇ ರೀತಿಯಾಗಿ--

ಇದು ಒಂದು ಜಾತ್ರೆ ಆಗಿರುತ್ತದೆ ಇಲ್ಲಿ ದೇವರಿಗೆ ಎಲ್ಲರೂ ಹಣ್ಣು ಕಾಯಿ--

ಟ್ರ್ಯಾಕ್ಟರ್ ಟ್ರಾಲಿ ತರ ಮಾಡಿರುತ್ತಾರೆ ಅದಕ್ಕೆ ಎರಡು ಕೊಂಬಿನ ತರ ಆಕಾರಗಳಿಂದ ಮಾಡಿರುತ್ತಾರೆ ಅದು ಹಳದಿ ಕಲರ್ ಆಗಿರುತ್ತದೆ.

ಇದು ಒಂದು ದೊಡ್ಡ ಜಾತ್ರೆ ಆಗಿರುತ್ತದೆ ಇದು ಡಿಸ್ಕೋ ಡಿಸ್ಕೋ ಜೋಕಾಲಿ ಆಗಿರುತ್ತದೆ ಪಕ್ಕದಲ್ಲಿ ಒಂದು ಮಕ್ಕಳು --

ಅನೇಕ ಸಸಿಗಳನ್ನು ಪಾಟ್ ಗಳ ಮೂಲಕ ಇಲ್ಲಿ ಇಡಲಾಗಿರುತ್ತದೆ.

ಇದು ಒಂದು ವಾಚಿ ನ ಅಂಗಡಿ ಮತ್ತು ಫ್ರಿಡ್ಜ್ ನ ಅಂಗಡಿಯಾಗಿರುತ್ತದೆ ಇಲ್ಲಿ ನಾಲ್ಕು ಗಡಿಯಾರಗಳಿವೆ ಆ ನಾಲ್ಕು ಗಡಿಯಾರದಲ್ಲಿ ಎರಡು ಗಡಿಯಾರ ಚಿಕ್ಕ ಚೌಕವಾಗಿರುತ್ತವೆ.

ಕಟ್ಟಿರ್ದಂತ ಆ ಒಂದು ದೇವಸ್ಥಾನ ಇರುತ್ತದೆ ಮೇಲ್ ಮೇಲ್ಚಾವಣಿ ಇರುವುದಿಲ್ಲ.

ಇದು ಒಂದು ಬಣ್ಣದ ಅಂಗಡಿ ಆಗಿರುತ್ತದೆ ಇಲ್ಲಿ ಒಂದು ಹಸಿರು ಕಲರ್ ಸ್ಟೂಲ್ ಇರುತ್ತದೆ ಹಸಿರುದು ನೀಲಿದು ಆಮೇಲೆ ಆಕಾಶ್ ಕಲರ್ ದು ಡಬ್ಬಿಗಳು ಇದಾವು.

ಕೇಸರಿ ಬಣ್ಣದ ಬಟ್ಟೆಯನ್ನು ಹಾಕಿರುವ ಹುಡುಗಿಯರು ಇದ್ದಾರೆ ಅನೇಕ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇದ್ದಾರೆ.

ನಿರ್ಮಾಣವಾಗಿರುತ್ತದೆ ನಾಲಕ್ಕು ಗೋಪುರಗಳನ್ನು ಹೊಂದಿರುತ್ತದೆ ಇನ್ನು ಒಂದು ಕಂಬಗಳು ಕಲ್ಲಿನ ಕಂಬಗಳನ್ನು ಹೊಂದಿರುತ್ತವೆ ಪಕ್ಕದಲ್ಲಿ ಕರಿಯದಾದಂತಹ ಒಂದು--